ಅವು ಮೂವರು ಮಕ್ಕಳನ್ನು ಒಳಗೊಂಡಿದೆ ಬಹುಶಃ ಅವರು ಪ್ರದರ್ಶನ ನೀಡುತ್ತಿರಬಹುದು.

ಟೊಮ್ಯಾಟೋ ಗಳು ಕೆಂಪು ಮತ್ತು ಹಳದಿ ಬಣ್ಣಗಳಿವೆ.

ಈ ಮೇಲಿನಂತೆ ನಮಗೆ ರಸ್ತೆ ಬದಿಯಲ್ಲಿರುವ ಬ್ಯಾಂಕ್ ಅನ್ನು ಕಾಣುಬರ್ತಾಯಿದೆ.

ಹಿನ್ನಲೆಯಲ್ಲಿ ಮೆಟ್ಟಿಲುಗಳು ಮತ್ತು ಇತರ ಆಸನ ವ್ಯವಸ್ತೆಗಳನ್ನು ಗೋಛರಿಸುತ್ತದೆ.

ಉತ್ಪನ್ನಗಳನ್ನು ಕಾಪಾಟಿನಲ್ಲಿ ಜೋಡಿಸಲಾಗಿದೆ ಮತ್ತು ಅಂಗಡಿಯು ಉತ್ತಮವಾಗಿ ಬೆಳಗಿದೆ ಹಿನ್ನಲೆಯಲ್ಲಿ ಗೋಡೆಯ ಪಕ್ಕದಲ್ಲಿ ಪರದೆ ಇದೆ.

ಆಕಾಶವು ಮೋಡ ಕವಿದ ವಾತಾವರಣದಿಂದ ಕೂಡಿದೆ.

ಈ ಚಿತ್ರದಲ್ಲಿ ನಮಗೆ ಮೂರು ಭಾಷೆಗಳಲ್ಲಿ ಬರೆಯಲಾದ ಸೂಚನಾಫಲಕವಿದೆ ಎರಡನೇ ಸುಲ್ತಾನ್ ಅಲ್ಲಹುದ್ದೀನ್ ಅಹ್ಮದ್ ಶಾನ ಗುರಿ.

ಈ ಮೇಲಿನಂತೆ ನಮಗೆ ಪ್ಲೇ ವುಡ್ ಮತ್ತು ಹಾರ್ಡ್ ವೇರ್ ಒಳಭಾಗ ಚಿತ್ರವನ್ನು ತೋರಿಸುತ್ತದೆ.

ಈ ಮೇಲಿನಂತೆ ಕಟ್ಟಡ ಹೊರಭಾಗವು ನೋಟವನ್ನು ಗೊಛರಿಸುತ್ತದೆ.

ಕಟ್ಟಡವು ತಿಳಿ ಹಳದಿ ಮತ್ತು ಗುಲಾಬಿ ಬಣ್ಣಗಳ ಸಂಯೋಜನೆಯವನ್ನು ಹೊಂದಿದೆ.

ಇಲ್ಲಿ ಕೆಲವು ಗ್ರಾಹಕರು ಊಟ ಮಾಡುತ್ತಿದ್ದಾರೆ.

ಚಿತ್ರವು ಹಸಿರು ಭತ್ತದ ಗದ್ದೆಯನ್ನು ಬೆಟ್ಟದ ಹಿನ್ನೆಲೆಯಲ್ಲಿ ತೋರಿಸುತ್ತದೆ.

ಒಬ್ಬ ವ್ಯಕ್ತಿಯು ಟ್ರೆಡ್ಮಿಲ್ ಮೇಲೆ ನೆಡೆಯುತ್ತಿರುವುದನ್ನು ಕಾಣ ಬರ್ತದೆ.

ಸತ್ತಲು ಕಾಗದುಗಳು ಮತ್ತು ಕಚೇರಿ ಉಪಕರಣಗಳು ಇವೆ.

ಗೋಡೆಯ ಮೇಲೆ ಅಲಂಕಾರಗಳು ಮತ್ತು ಸೆಲ್ಫ್ ಗಳಿವೆ.

ಚಿತ್ರದಲ್ಲಿ ವಿವಿಧ ಬಣ್ಣಗಳು ಮತ್ತು ವಿನ್ಯಾಸಗಳು ಲ್ಯಾಮಿನೇಟ್ ಶೀಟ್ ಗಳನ್ನು ಕಾಣಬಹುದು.

ಈ ಮೇಲಿನಂತೆ ನಮಗೆ ಒಂದು ಆಭರಣ ಮಳಿಗೆಯಣ್ಣು ಕಾಣು ಬರುತ್ತ ಇದೆ ಆಭರಣ ಮಳಿಗೆಯಲ್ಲಿ--

ಚಿತ್ರದ ಹಿನ್ನಲೆಯಲ್ಲಿ ಮರಗಳು ಮತ್ತು ಸಸ್ಯಗಳನ್ನು ಕಾಣಬಹುದು.